ಸುಂದರವಾದ ಪರಿಸರದಲ್ಲಿ ಒಳ್ಳೆಯ ಅಭ್ಯಾಸ ಸಿಗುತ್ತದೆ.

ಈ ಚಿತ್ರವನ್ನು ನೋಡಿದಾಗ ನಮಗ ತಿಳಿದುಬರುವುದು ಏನಪ್ಪಾ ಅಂದ್ರ ಯಾವುದೇ ಒಂದು ಆಫೀಸ್ ನಲ್ಲಿ ಇಂಟರ್ನೆಟ್ ಮಾಹಿತಿ ಅಷ್ಟು ಉಪಯೋಗ ವಾಗಿದೆ.

ಎಲವೂರೇಶ್ವರ ಚಿತ್ರ ಮಂದಿರ ನೆಡುಗೊಂಡಿ ಇದು ಬಿಜಾಪುರ ಜಿಲ್ಲೆ ಒಳಗ ಬರ್ತದ.

ನೈವೇದ್ಯೆ ಆಗಿರ್ಬಹುದು ಪ್ರಸಾದ ವನ್ನು ಹಿಡಿದು ದೇವಿಯ ಅಲಂಕಾರ ಮಾಡುವುದು ಒಂದು ಹಬ್ಬವೇ ಎಂದು ನಮಗ್ ಅದ್ ತಿಳಿದ ಬರತೈತಿ.

ಇದು ಫೋಟೋ ನೋಡಿದ್ರ ನಮಗ್ ಏನ್ ಅನಸ್ತಾಯಿತಪ್ಪ ಅಂದ್ರ ಕ್ರಿಕೆಟ್ ಆಟ ಗಾರರಿಗೆ ಒಂದು ತರಬೇತಿ ಕೊಡುವಂತಹ--